c ಮತ್ತು c ನಲ್ಲಿ ಲೂಪ್ಸ್ ಎಂಬ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ತಿಳಿಯುವ ಅಂಶಗಳು ಫಾರ್ ಲೂಪ್ ವೈಲ್ ಲೂಪ್ ಡು ವೈಲ್ ಲೂಪ್ ಇದನ್ನು ನಾವು ಕೆಲವು ಉದಾಹರಣೆಗಳೊಂದಿಗೆ ಮಾಡೋಣ
ನಾವು ಕೆಲವು ಸಾಮಾನ್ಯವಾಗಿ ಆಗುವ ಎರರ್ ಗಳನ್ನೂ ನೋಡೋಣ
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1110 ನೇ ಆವೃತ್ತಿ ಮತ್ತು ಜಿಸಿಸಿ ಮತ್ತು g ಕಂಪೈಲರ್ ನ 461 ನೇ ಆವೃತ್ತಿಯನ್ನು ಅನ್ನು ಉಪಯೋಗಿಸಿದ್ದೇನೆ
ಲೂಪ್ ನ ಪೀಠಿಕೆಯೊಂದಿಗೆ ಪ್ರಾರಂಭಿಸೋಣ
ಇಂಸ್ಟ್ರಕ್ಷನ್ ಗಳ ಸಮೂಹವನ್ನು ಪದೇ ಪದೇ ಎಕ್ಸಿಕ್ಯೂಟ್ ಮಾಡಲು ಲೂಪ್ ಗಳನ್ನು ಬಳಸುತ್ತಾರೆ
ಅವುಗಳ ಉದ್ದೇಶದ ಮೇರೆಗೆ ಅವುಗಳನ್ನು ಮೂರು ವಿಧವಾಗಿ ವಿಂಗಡಿಸಬಹುದು
ವೈಲ್ ಲೂಪ್ ಡು ವೈಲ್ ಲೂಪ್ ಮತ್ತು ಫಾರ್ ಲೂಪ್ ಮೊದಲು ವೈಲ್ ಲೂಪ್ ನೊಂದಿಗೆ ಪ್ರಾರಂಭಿಸೋಣ
ವೈಲ್ ಲೂಪ್ ಕಂಡೀಶನ್ ಅನ್ನು ಮೊದಲಿಗೆ ಟೆಸ್ಟ್ ಮಾಡುತ್ತದೆ
ಇದರ ರಚನೆ ಹೀಗಿದೆ ವೈಲ್ ಕಂಡೀಶನ್ ಬ್ರಾಕೆಟ್ ನ ಒಳಗೆ ಸ್ಟೇಟ್ಮೆಂಟ್ ಬ್ಲಾಕ್
ಈಗ ಡು ವೈಲ್ ಲೂಪ್ ನೋಡೋಣ
ಡು ವೈಲ್ ಲೂಪ್ ವ್ಯಾಲಿಡೇಟ್ ಆಗುವ ಮುನ್ನ ಕನಿಷ್ಠ ಒಮ್ಮೆಯಾದರೂ ಎಕ್ಸಿಕ್ಯೂಟ್ ಆಗಿರುತ್ತದೆ
ಇದರ ರಚನೆ ಹೀಗಿದೆ ಡು ಬ್ರಾಕೆಟ್ ನ ಒಳಗೆ ಸ್ಟೇಟ್ಮೆಂಟ್ ಬ್ಲಾಕ್ ಬ್ರಾಕೆಟ್ ನ ನಂತರ ವೈಲ್ ಕಂಡೀಶನ್ ಕಂಡೀಶನ್ ಕೊನೆಯಲ್ಲಿ ಚೆಕ್ ಆಗುತ್ತದೆ ಎಂಬುದನ್ನು ನೋಡಬಹುದು
ಈಗ ವೈಲ್ ಲೂಪ್ ಮತ್ತು ಡು ವೈಲ್ ಲೂಪ್ ಗೆ ಉದಾಹರಣೆಯನ್ನು ನೋಡೋಣ
ನಾನೀಗಾಗಲೇ ಎಡಿಟರ್ ನಲ್ಲಿ ಕೋಡ್ ಅನ್ನು ಟೈಪ್ ಮಾಡಿದ್ದೇನೆ
ಅದನ್ನು ಒಪನ್ ಮಾಡುತ್ತೇನೆ
ನಮ್ಮ ಫೈಲ್ ನ ಹೆಸರು ವೈಲ್ ಡಾಟ್ ಸಿ ಎಂಬುದನ್ನು ಗಮನದಲ್ಲಿಡಿ
ಇಂದು ನಾವು ಮೊದಲ ಹತ್ತು ಸಂಖ್ಯೆಗಳ ಮೊತ್ತವನ್ನು ವೈಲ್ ಲೂಪ್ ಉಪಯೋಗಿಸಿ ಕಂಡುಹಿಡಿಯುವುದನ್ನು ಕಲಿಯೋಣ
ಈಗ ಕೋಡ್ ಅನ್ನು ವಿವರಿಸುತ್ತೇನೆ
ಇದು ನಮ್ಮ ಹೆಡರ್ ಫೈಲ್
ಮೈನ್ ಫಂಕ್ಷನ್ ನ ಒಳಗೆ x ಮತ್ತು y ಎಂದು ಎರಡು ಇಂಟಿಜರ್ ವೇರಿಯೇಬಲ್ ಡಿಕ್ಲೇರ್ ಮಾಡಿ ಝೀರೋ ಗೆ ಇನಿಶಿಯಲೈಸ್ ಮಾಡಿದ್ದೇವೆ
ಇದು ನಮ್ಮ ವೈಲ್ ಲೂಪ್
x ಹತ್ತಕ್ಕಿಂತ ಕಡಿಮೆ ಅಥವಾ ಸಮವಾಗಿದೆ ಎಂಬುದು ವೈಲ್ ಲೂಪ್ ನ ಕಂಡೀಶನ್ ಆಗಿದೆ
ಇಲ್ಲಿ x ನ ಮೌಲ್ಯವನ್ನು y ನ ಮೌಲ್ಯಕ್ಕೆ ಕೂಡಿಸುತ್ತಿದ್ದೇವೆ
ಸಂಕಲನದ ನಂತರ ಬಂದ ಮೊತ್ತವನ್ನು y ನಲ್ಲಿ ಇಡಲಾಗುತ್ತದೆ
ನಂತರ y ನ ಮೌಲ್ಯವನ್ನು ಪ್ರಿಂಟ್ ಮಾಡುತ್ತೇವೆ
ಇಲ್ಲಿ x ಅನ್ನು ಇನ್ಕ್ರಿಮೆಂಟ್ ಮಾಡುತ್ತಿದ್ದೇವೆ
ಅಂದರೆ ವೇರಿಯೇಬಲ್ x ಅನ್ನು ಒಂದರಿಂದ ಹೆಚ್ಚಿಸಲಾಗುತ್ತದೆ
ಇದು ನಮ್ಮ ರಿಟರ್ನ್ ಸ್ಟೇಟ್ಮೆಂಟ್
ಈಗ ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ ನಲ್ಲಿ Ctrl Alt ಮತ್ತು T ಕೀ ಗಳನ್ನು ಒಮ್ಮೆಗೇ ಒತ್ತಿ ಟರ್ಮಿನಲ್ ವಿಂಡೊ ಅನ್ನು ಓಪನ್ ಮಾಡಿ
ಜಿಸಿಸಿ ಸ್ಪೇಸ್ ವೈಲ್ ಡಾಟ್ ಸಿ ಸ್ಪೇಸ್ ಹೈಫನ್ ಒ ಸ್ಪೇಸ್ ವೈಲ್ ಎಂದು ಟೈಪ್ ಮಾಡಿ
Enter ಕೀಯನ್ನು ಒತ್ತಿ
ಡಾಟ್ ಸ್ಲ್ಯಾಶ್ ವೈಲ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಔಟ್ ಪುಟ್ ತೋರಿಸುತ್ತದೆ
ಈಗ ವೈಲ್ ಲೂಪ್ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ
ವಿಂಡೋವನ್ನು ರಿಸೈಸ್ ಮಾಡುತ್ತೇನೆ
ಇಲ್ಲಿ ಮೊದಲು x ಮತ್ತು y ಗಳ ಮೌಲ್ಯ ಸೊನ್ನೆಯಾಗಿದೆ
ಇದು ನಮ್ಮ ವೈಲ್ ಕಂಡೀಶನ್
ಇಲ್ಲಿ ಎಕ್ಸ್ ಹತ್ತಕ್ಕಿಂತ ಕಡಿಮೆ ಅಥವಾ ಸಮವಾಗಿದೆಯೇ ಎಂದು ಚೆಕ್ ಮಾಡುತ್ತೇವೆ ಅಂದರೆ x ನ ಮೌಲ್ಯವು ಸೊನ್ನೆ ಮತ್ತು ಹತ್ತರ ನಡುವೆ ಇರುತ್ತದೆ
ನಂತರ x ಮತ್ತು y ಅನ್ನು ಕೂಡಿಸುತ್ತೇವೆ ಅಂದರೆ ಸೊನ್ನೆ ಪ್ಲಸ್ ಸೊನ್ನೆ ಯ ಮೊತ್ತವು ಸೊನ್ನೆಯಾಗುತ್ತದೆ
ಇಲ್ಲಿ y ನ ಮೌಲ್ಯವನ್ನು ಪ್ರಿಂಟ್ ಮಾಡುತ್ತೇವೆ ಇಲ್ಲಿ ಸೊನ್ನೆ ಎಂದು ಬರುತ್ತದೆ
ನಂತರ x ಅನ್ನು ಇಂಕ್ರಿಮೆಂಟ್ ಮಾಡುತ್ತೇವೆ ಅಂದರೆ ಈಗ x ನ ಮೌಲ್ಯ ಒಂದು ಆಗಿರುತ್ತದೆ
ಪುನಃ ನಾವು ಕಂಡೀಶನ್ ಅನು ಚೆಕ್ ಮಾಡುತ್ತೇವೆ ಒಂದು ಹತ್ತಕ್ಕಿಂತ ಕಡಿಮೆ ಅಥವಾ ಸಮವಾಗಿದೆ
ಈ ಕಂಡೀಶನ್ ಟ್ರು ಆಗಿದ್ದರೆ ನಾವು ಮೌಲ್ಯಗಳನ್ನು ಕೂಡುತ್ತೇವೆ
y ಎಂದರೆ ಸೊನ್ನೆ ಪ್ಲಸ್ x ಎಂದರೆ ಒಂದು
ಸೊನ್ನೆ ಪ್ಲಸ್ ಒಂದರ ಮೊತ್ತ ಒಂದು
ಒಂದು ಎಂದು ಮೌಲ್ಯವನ್ನು ಪ್ರಿಂಟ್ ಮಾದುತ್ತೇವೆ
ಪುನಃ x ಇಂಕ್ರಿಮೆಂಟ್ ಆಗುತ್ತದೆ
ಈಗ x ನ ಮೌಲ್ಯ ಎರಡು
ನಾವೀಗ ಪುನಃ ಕಂಡೀಶನ್ ಅನ್ನು ಚೆಕ್ ಮಾಡುತ್ತೇವೆ
ಎರಡು ಹತ್ತಕ್ಕಿಂತ ಕಡಿಮೆ ಅಥವಾ ಸಮವಾಗಿದೆ ಎಂಬ ಕಂಡೀಶನ್ ಟ್ರು ಆದರೆ ಮೌಲ್ಯಗಳನ್ನು ಕೋಡುತ್ತೇವೆ ಅಂದರೆ ಒಂದು ಮತ್ತು ಎರಡರ ಮೊತ್ತ ಮೂರು ಎಂದಾಗುತ್ತದೆ
ನಾವು ಮೌಲ್ಯವನ್ನು ಮೂರು ಎಂದು ಪ್ರಿಂಟ್ ಮಾಡುತ್ತೇವೆ
ಹೀಗೆ ಇದು x ಎಂಬುದು ಹತ್ತಕ್ಕಿಂತ ಕಡಿಮೆ ಅಥವಾ ಹತ್ತು ಆಗುವವರೆಗೆ ಮುಂದುವರೆಯುತ್ತದೆ
ನಾವೀಗ ಇದೇ ಪ್ರೊಗ್ರಾಮ್ ಅನ್ನು ಡು ವೈಲ್ ಲೂಪ್ ಉಪಯೋಗಿಸಿ ಮಾಡೋಣ
ನಮ್ಮ ಪ್ರೊಗ್ರಾಮ್ ಇಲ್ಲಿದೆ
ನಮ್ಮ ಫೈಲ್ ನ ಹೆಸರು ಡು ಹೈಫನ್ ವೈಲ್ ಡಾಟ್ ಸಿ ಎಂದು ಗಮನದಲ್ಲಿಡಿ
ಈ ಭಾಗವನ್ನು ಈಗಾಗಲೇ ಹಿಂದಿನ ಪ್ರೊಗ್ರಾಮ್ ನಲ್ಲಿ ವಿವರಿಸಲಾಗಿದೆ
ಹಾಗಾಗಿ ಡು ವೈಲ್ ಲೂಪ್ ಗೆ ಹೋಗೋಣ
ಇಲ್ಲಿ ಮೊದಲು ಲೂಪ್ ನ ಒಳಗಿನ ಸ್ಟೇಟ್ಮೆಂಟ್ ಗಳು ಎಕ್ಸಿಕ್ಯೂಟ್ ಆಗುತ್ತದೆ ನಂತರ ಕಂಡೀಶನ್ ಚೆಕ್ ಆಗುತ್ತದೆ
x ನ ಮೌಲ್ಯವನ್ನು y ನ ಮೌಲ್ಯಕ್ಕೆ ಕೂಡಿಸಿದ ನಂತರ ಬರುವ ಮೊತ್ತವನ್ನು y ನಲ್ಲಿ ಇಡಲಾಗುತ್ತದೆ
ಇದರ ಲಾಜಿಕ್ ವೈಲ್ ಪ್ರೊಗ್ರಾಮ್ ನಂತೆಯೇ ಇದೆ
ಈಗ ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ನಮ್ಮ ಟರ್ಮಿನಲ್ ಗೆ ಹಿಂತಿರುಗಿ
ಜಿಸಿಸಿ ಸ್ಪೇಸ್ ಡು ಹೈಫನ್ ವೈಲ್ ಡಾಟ್ ಸಿ ಸ್ಪೇಸ್ ಹೈಫನ್ ಒ ಸ್ಪೇಸ್ ಡು ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಡಾಟ್ ಸ್ಲ್ಯಾಶ್ ಡು ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಔಟ್ ಪುಟ್ ವೈಲ್ ಪ್ರೊಗ್ರಾಮ್ ನಂತೆಯೇ ಇರುವುದನ್ನು ನಾವು ನೋಡಬಹುದು
ಈಗ ಡು ವೈಲ್ ಲೂಪ್ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ
ವಿಂಡೋವನ್ನು ರಿಸೈಸ್ ಮಾಡುತ್ತೇನೆ
ಇಲ್ಲಿ x ಮತ್ತು y ನ ಮೌಲ್ಯ ಸೊನ್ನೆಯಾಗಿದೆ
ಅವುಗಳನ್ನು ಕೂಡಿಸಿದರೆ ಮೊತ್ತ ಸೊನ್ನೆ ಎಂದು ಪಡೆಯುತ್ತೇವೆ
ಈಗ y ನ ಮೌಲ್ಯ ಸೊನ್ನೆ ಎಂದಿದೆ
ನಾವು ಸೊನ್ನೆ ಎಂದು ಪ್ರಿಂಟ್ ಮಾಡುತ್ತೇವೆ
ನಂತರ x ಅನ್ನು ಒಂದರಿಂದ ಇಂಕ್ರಿಮೆಂಟ್ ಮಾಡುತ್ತೇವೆ ಇದರರ್ಥ ಈಗ x ನ ಮೌಲ್ಯ ಒಂದು ನಂತರ ಕಂಡೀಶನ್ ಚೆಕ್ ಆಗುತ್ತದೆ
ಲೂಪ್ ನ ಒಳಗಿನ ಸ್ಟೇಟ್ಮೆಂಟ್ ಗಳು ಮೊದಲು ಎಕ್ಸಿಕ್ಯೂಟ್ ಅಗುವುದನ್ನು ನೀವು ನೋಡಬಹುದು
ಕಂಡೀಶನ್ ಫಾಲ್ಸ್ ಆಗಿದ್ದರೂ ಕೂಡ ಮೌಲ್ಯವು ಸೊನ್ನೆ ಎಂದು ಬರುತ್ತದೆ
ಈಗ ಇಲ್ಲಿ ಒಂದು ಹತ್ತಕ್ಕಿಂತ ಕಡಿಮೆ ಅಥವಾ ಸಮವಾಗಿದೆಯೇ ಎಂದು ಚೆಕ್ ಮಾಡುತ್ತೇವೆ
ಕಂಡೀಶನ್ ಟ್ರು ಇರುವುದರಿಂದ ನಾವು ಪುನಃ ಮೌಲ್ಯಗಳನ್ನು ಕೂಡುತ್ತೇವೆ
ಈಗ ಸೊನ್ನೆ ಪ್ಲಸ್ ಒಂದು ನಂತರ ನಾವು y ನ ಮೌಲ್ಯವನ್ನು ಒಂದು ಎಂದು ಪ್ರಿಂಟ್ ಮಾಡುತ್ತೇವೆ
ಪುನಃ x ಇಂಕ್ರಿಮೆಂಟ್ ಆಗುತ್ತದೆ
ಈಗ x ನ ಮೌಲ್ಯವು ಎರಡು
ನಂತರ ಎರಡು ಹತ್ತಕ್ಕಿಂತ ಕಡಿಮೆ ಅಥವಾ ಸಮವಾಗಿದೆಯೇ ಎಂದು ಚೆಕ್ ಮಾಡುತ್ತೇವೆ
ನಾವು ಇಲ್ಲಿಗೆ ಹಿಂದೆ ಬಂದು ಒಂದು ಮತ್ತು ಎರಡನ್ನು ಕೂಡಿಸುತ್ತೇವೆ ಮೊತ್ತ ಮೂರು ಎಂದು ಬರುತ್ತದೆ
ನಾವು y ನ ಮೌಲ್ಯವನ್ನು ಮೂರು ಎಂದು ಪ್ರಿಂಟ್ ಮಾಡುತ್ತೇವೆ
ಹೀಗೆ x ಎಂಬುದು ಹತ್ತಕ್ಕಿಂತ ಕಡಿಮೆ ಅಥವಾ ಸಮವಾಗುವವರೆಗೆ ಕಂಡೀಶನ್ ಚೆಕ್ ಆಗುತ್ತದೆ
ಮತ್ತು ಇದು ನಮ್ಮ ರಿಟರ್ನ್ ಸ್ಟೇಟ್ಮೆಂಟ್
ಇಲ್ಲಿ ವೈಲ್ ಕಂಡೀಶನ್ ಸೆಮಿಕೊಲನ್ ನೋದಿಗೆ ಅಂತ್ಯವಾಗುತ್ತದೆ ಎಂದು ಗಮನದಲ್ಲಿಡಿ
ವೈಲ್ ಲೂಪ್ ನಲ್ಲಿ ಕಂಡೀಶನ್ ನ ಕೊನೆಗೆ ಸೆಮಿಕೊಲನ್ ಬರುವುದಿಲ್ಲ
ಈಗ ಇದೇ ಪ್ರೊಗ್ರಾಮ್ ಗಳನ್ನು c ನಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡುವುದೆಂದು ನೋಡೋಣ
ಇದು ನಮ್ಮ c ನ ವೈಲ್ ಪ್ರೊಗ್ರಾಮ್
ಇದರ ಲಾಜಿಕ್ ಮತ್ತು ಇಂಪ್ಲಿಮೆಂಟೇಶನ್ c ಪ್ರೊಗ್ರಾಮ್ ನಂತೆಯೇ
ಇಲ್ಲಿ ಕೆಲವು ಬದಲಾವಣೆಗಳಿವೆ ಹೆಡರ್ ಫೈಲ್ ಎಸ್ ಟಿ ಡಿ ಐ ಒ ಡಾಟ್ ಹೆಚ್ ನ ಬದಲು ಐ ಒ ಸ್ಟ್ರೀಮ್ ಎಂದಿದೆ
ಇಲ್ಲಿ ನಾವು ಯೂಸಿಂಗ್ ಸ್ಟೇಟ್ಮೆಂಟ್ ಅನ್ನು ಸೇರಿಸಿದ್ದೇವೆ ಯೂಸಿಂಗ್ ನೇಂಸ್ಪೇಸ್ ಎಸ್ ಟಿ ಡಿ ಮತ್ತು ಇಲ್ಲಿ ಪ್ರಿಂಟ್ ಎಫ್ ಫಂಕ್ಷನ್ ನ ಬದಲು ಸಿಔಟ್ ಫಂಕ್ಷನ್ ಅನ್ನು ಉಪಯೋಗಿಸಿದ್ದೇವೆ
ವೈಲ್ ಲೂಪ್ ನ ರಚನೆ c ಪ್ರೊಗ್ರಾಮ್ ನಂತೆಯೇ ಇರುತ್ತದೆ
ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂದಿರುಗಿ
ಪ್ರಾಂಪ್ಟ್ ಅನ್ನು ಕ್ಲಿಯರ್ ಮಾಡೋಣ
ಎಕ್ಸಿಕ್ಯೂಟ್ ಮಾಡಲು g ಸ್ಪೇಸ್ ವೈಲ್ ಡಾಟ್ ಸಿಪಿಪಿ ಸ್ಪೇಸ್ ಹೈಫನ್ ಒ ಸ್ಪೇಸ್ ವೈಲ್ ಒನ್ ಎಂದು ಟೈಪ್ ಮಾಡಿ
Enter ಕೀಯನ್ನು ಒತ್ತಿ
ಡಾಟ್ ಸ್ಲ್ಯಾಶ್ ವೈಲ್ ಒನ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಈ ಔಟ್ ಪುಟ್ c ಯಲ್ಲಿನ ನಮ್ಮ ವೈಲ್ ಪ್ರೊಗ್ರಾಮ್ ನಂತೆಯೇ ಇರುವುದನ್ನು ಗಮನಿಸಬಹುದು
ಈಗ ಡು ವೈಲ್ ಪ್ರೊಗ್ರಾಮ್ ಅನ್ನು c ನಲ್ಲಿ ಮಾಡೋಣ
ಟೆಕ್ಸ್ಟ್ ಎಡಿಟರ್ ಗೆ ಹಿಂತಿರುಗಿ
ಇಲ್ಲಿಯೂ ಕೆಲವು ಬದಲಾವಣೆಗಳಿವೆ ಹೆಡರ್ ಫೈಲ್ ಯೂಸಿಂಗ್ ಸ್ಟೇಟ್ಮೆಂಟ್ ಮತ್ತು ಸಿಔಟ್ ಫಂಕ್ಷನ್
ಉಳಿದ ಕೋಡ್ ನಲ್ಲಿ ಬದಲಾವಣೆಯಿಲ್ಲ
ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂದಿರುಗಿ
g ಸ್ಪೇಸ್ ಡು ಹೈಫನ್ ವೈಲ್ ಡಾಟ್ ಸಿಪಿಪಿ ಸ್ಪೇಸ್ ಹೈಫನ್ ಒ ಸ್ಪೇಸ್ ಡು ಒನ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಡಾಟ್ ಸ್ಲ್ಯಾಶ್ ಡು ಒನ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಔಟ್ ಪುಟ್ c ಯಲ್ಲಿನ ಡು ವೈಲ್ ಪ್ರೊಗ್ರಾಮ್ ನಂತೆಯೇ ಇರುವುದನ್ನು ಗಮನಿಸಬಹುದು
ಈಗ ನಾವು ಸಾಮಾನ್ಯ ಎರರ್ ಗಳನ್ನು ಮತ್ತು ಅವುಗಳನ್ನು ಸರಿಪಡಿಸುವ ಬಗೆಯನ್ನೂ ನೋಡೋಣ
ಟೆಕ್ಸ್ಟ್ ಎಡಿಟರ್ ಗೆ ಹಿಂದಿರುಗಿ
ಇಲ್ಲಿ ನಾನು x ನ ಮೌಲ್ಯವನ್ನು ಇಂಕ್ರಿಮೆಂಟ್ ಮಾಡುವುದಿಲ್ಲ
ಸೇವ್ ಅನ್ನು ಒತ್ತಿ
ಈಗ ಏನಾಗುತ್ತದೆ ಎಂಬುದನ್ನು ನೋಡೋಣ
ಟರ್ಮಿನಲ್ ಗೆ ಹಿಂದಿರುಗಿ
ಪ್ರಾಂಪ್ಟ್ ಅನ್ನು ಕ್ಲಿಯರ್ ಮಾಡುತ್ತೇನೆ
ಪ್ರೊಗ್ರಾಮ್ ಅನ್ನು ಪುನಃ ಎಕ್ಸಿಕ್ಯೂಟ್ ಮಾಡೋಣ
ಎರಡು ಬಾರಿ ಅಪ್ ಆರೋ ಕೀಯನ್ನು ಒತ್ತಿ Enter ಒತ್ತಿ
ಪುನಃ ಅಪ್ ಆರೋ ಕೀಯನ್ನು ಒತ್ತಿ Enter ಒತ್ತಿ
ಔಟ್ ಪುಟ್ ತೋರಿಸುತ್ತದೆ
ನಾವು ಝೀರೋಗಳನ್ನು ನೋಡಬಹುದು ಏಕೆಂದರೆ ಲೂಪ್ ಅನ್ನು ಅಂತ್ಯಗೊಳಿಸಲು ಕಂಡೀಶನ್ ಇಲ್ಲ
ಇದನ್ನು ಇಫೈನೈಟ್ ಲೂಪ್ ಎನ್ನುತ್ತಾರೆ
ಇನ್ಫೈನೈಟ್ ಲೂಪ್ ನಿಂದಾಗಿ ಸಿಸ್ಟಮ್ ಸ್ಪಂದಿಸದಂತಾಗಬಹುದು
ಇದು ಎಲ್ಲಾ ಪ್ರೊಸೆಸರ್ ಗಳ ಸಮಯವನ್ನೂ ಪ್ರೊಗ್ರಾಮ್ ಬಳಸುವಂತೆ ಮಾಡಬಹುದು ಆದರೆ ಈ ಪ್ರೊಗ್ರಾಮ್ ಅನ್ನು ಅಂತ್ಯಗೊಳಿಸಬಹುದು
ಪ್ರೊಗ್ರಾಮ್ ಗೆ ಹಿಂತಿರುಗಿ ಈ ಎರರ್ ಅನ್ನು ಸರಿಪಡಿಸೋಣ
x ಸೆಮಿಕೊಲನ್ ಎಂದು ಟೈಪ್ ಮಾಡಿ
ಸೇವ್ ಅನ್ನು ಒತ್ತಿ
ಪುನಃ ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂತಿರುಗಿ
ಅಪ್ ಆರೋ ಕೀಯನ್ನು ಒತ್ತಿ Enter ಒತ್ತಿ
ಹೌದು ಇದು ಕೆಲಸ ಮಾಡುತ್ತಿದೆ
ಇಲ್ಲಿಗೆ ಈ ಟುಟೋರಿಯಲ್ ಮುಗಿಯುತ್ತದೆ
ನಮ್ಮ ಸ್ಲೈಡ್ ಗೆ ಹಿಂದಿರುಗಿ
ಸಾರಾಂಶ ತಿಳಿಯೋಣ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿತ ಅಂಶಗಳು ವೈಲ್ ಲೂಪ್ ಉದಾಹರಣೆಗೆ160 ವೈಲ್ x ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಟೆನ್ ಡು ವೈಲ್ ಲೂಪ್ ಉದಾಹರಣೆಗೆ ಡು ಸ್ಟೇಟ್ಮೆಂಟ್ ಬ್ಲಾಕ್ ಮತ್ತು ಕೊನೆಗೆ ವೈಲ್ ಕಂಡೀಶನ್
ಸೊನ್ನೆಯಿಂದ ಒಂಭತ್ತರವರೆಗೆ ಫಾರ್ ಲೂಪ್ ಉಪಯೋಗಿಸಿ ಪ್ರಿಂಟ್ ಮಾಡಲು ಪ್ರೊಗ್ರಾಮ್ ಅನ್ನು ಅಸೈನ್ಮೆಂಟ್ ಆಗಿ ಬರೆಯಿರಿ
ಫಾರ್ ಲೂಪ್ ನ ಸಿಂಟ್ಯಾಕ್ಸ್ ಹೀಗಿದೆ ಫಾರ್ ವೇರಿಯೇಬಲ್ ಇನಿಶಿಯಲೈಸೇಶನ್ ವೇರಿಯೇಬಲ್ ಕಂಡೀಶನ್ ಮತ್ತು ವೇರಿಯೇಬಲ್ ಇಂಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಮತ್ತು ಇಲ್ಲಿ ಲೂಪ್ ನ ಸ್ಟೇಟ್ಮೆಂಟ್ ಬ್ಲಾಕ್ ಬರುತ್ತದೆ
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿರಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಅನ್ನು ವಿವರಿಸುತ್ತದೆ
ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಗಾರವನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಎ ಟೀಚರ್ ಪ್ರೊಜಕ್ಟ್ ನ ಒಂದು ಭಾಗವಾಗಿದೆ
ಇದು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ
ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಒ ಆರ್ ಜಿ ಸ್ಲ್ಯಾಶ್ ಎನ್ ಎಮ್ ಇ ಐ ಸಿ ಟಿ ಹೈಫನ್ ಇಂಟ್ರೊ ಎಂಬ ಲಿಂಕ್ ನಲ್ಲಿ ದೊರೆಯುತ್ತದೆ
ಈ ಟ್ಯುಟೋರಿಯಲ್ ನ ಅನುವಾದಕಿ ಬೆಂಗಳೂರಿನಿಂದ ಚೇತನಾ
ಧನ್ಯವಾದಗಳು